ಅದು ಇದೆ ಕಾರ್ಖಾನೆ ಸ ಈ ಶುಗರ್ ಫ್ಯಾಕ್ಟರಿ ಇರಬಹುದು.

ಬರ್ತ್ ಡೇ ಇರಬಹುದು ಅಥವಾ ಮ್ಯಾರೇಜ್ ಫಂಕ್ಷನ್ ಏನೋ ಫಂಕ್ಷನ್ ರೆಡಿ ಆಗ್ತಾ ಇದಾರೆ ರೆಡಿ ಮಾಡಿದ್ದಾರೆ.

ನಮ್ಮ ನಿಸರ್ಗದ ಪೃಕೃತಿ ಸೌಂದರ್ಯವನ್ನು ಸೆಳೆತಾ ಇದ್ದಾರೆ ನೋಡ್ತಾ ಇದ್ದಾರೆ.

ಫಿಶ್ ಮಾರ್ಕೆಟ್ ಲಿ ಫಿಶ್ ಮಾರ್ತಾ ಇದಾರೆ. ಸಣ್ಣ ಫಿಶ್ ದೊಡ್ಡ ಫಿಶ್ ಸುಮಾರು ನಾಕೈದು ಜನ ಸೇರಿ ಕೆಲಸ ಮಾಡ್ತಾ ಇದ್ದಾರೆ ಮಾರುಕಟ್ಟೆಯಲ್ಲಿ.

ಒಬ್ರ ಕಟ್ ಮಾಡಿಸಿಕೊಂತಾ ಇದ್ದಾರ.

ಮೋಸ್ಟ್ಲಿ ಸಿನಿಮಾ ಥಿಯೇಟರ್ ಗೆ ಹೋಗಬೋದು.

ಸುಂದರವಾಗಿ ಡೆಕೋರೇಷನ್ ಮಾಡಿದ್ದಾರೆ ವೆಲ್ಕಮ್ ಮಾಡ್ಲಿಕ್ಕೆ ಇಬ್ರು ಜನ ನಿಂತಿದ್ದಾರೆ ಮದ್ವೆ ಡೆಕೋರೇಷನ್ ಅದ್ದೂರಿ ಮದ್ವೆ ಸಮಾರಂಭ.